ಪಡ್ರೆ ಅನ್ನು ವೈಟ್ ಕಲರ್ರಿನ್ ಸಹ ಹಾಕೊಂಡಿದ್ದಾರೆ ಇಲ್ಲಿ ಅಲ್ಲಿ ಸಹ ಕಾರ್ ನ್ನು ಕ್ಲೀನ್ ಮಾಡ್ಕೊಣಕ್ಕೆ ವೈರ್ ಪೈಪ್ ನಲ್ಲಿ ನೀರು ಸಹ ಹಿಟ್ಕೊಂಡು ನಿಂತ್ಕೊಂಡಿದ್ದಾರೆ ಇಲ್ಲಿ ಒಂದ್ ಒಬ್ರು ಸಹ ನಿಂತ್ ಕೊಂಡಿದಾರೆ.

ಈ ಕಡೆ ಲಿಫ್ಟ್ ಸಹ ಇದೆ ಈ ಕಡೆ ಏನ್ ಮಾಡ್ಬೇಕ್ ಏನ್ ಮಾಡಬೇಕು ಅಂತ ಸಾಲ ಹೇಳಕೊಂತಿದ್ದರೆ. ಯಾರು ಜನರು ಸಹ ಕಾಣಸ್ತಾ ಇಲ್ಲ ಈ ಕಡೆ ಸೈಡ ನಲ್ಲಿ ಸಹ ಯಾರು ಕಾಣಸ್ತಾ ಇಲ್ಲ. ನಮ್--